ಹಚ್ಚಿ ಹೂವಾ ಇಟ್ಟ, ಆಮೇಲೆ ಕಳಶಕ್ಕ ನೀರ ತುಂಬಿಸಿ, ಅದರೊಳಗ ಒಂದ ಸ್ವಲ್ಪ ಅಕ್ಕಿ, ಒಂದ ಐದ coin ಬೆಳ್ಳಿ coin ಇದ್ರ ಬೆಳ್ಳಿ coin ಅರಷಣ, ಕುಂಕಮ ಹಾಕಿ, ಅದ್‌ ಕಳಶದ ಇದರ್‌. ತಂಬಗಿ ಒಳಗ್‌ ಆಕಡೆ ಐದ ಮಾವಿನೆಲೆ ಇಟ್ಟ, ಅದರ ಮ್ಯಾಲ ಒಂದ ತೆಂಗಿನಕಾಯಿ ಇಟ್ಟ, ಅದಕ್ಕ ಅರಷಣ, ಕುಂಕುಮ ಹಚ್ಚಿ ಅದರ ಮ್ಯಾಲೆ ದೇವಿ ಮುಖ ಹಾಕತೇನಿ, ದೇವಿ ಮುಖ ಹಾಕಿ, ಆಮೇಲೆ ಬಾಜುಕ ಪಕ್ಕಕ್ಕ ದೇವಿದ್‌ ಪಕ್ಕಕ್ಕನ.

ದೇವಿಗೆ ಹಿಂದಿಂದಿನಾ ಅಂತೂ ಎಲ್ಲಾ ready ಮಾಡಿರತೇನಿ, ಸೀರಿ ಗೀರಿ ಎಲ್ಲಾ ಉಡಸಿ, ಎಲ್ಲಾ ready ಮಾಡಿ ಇಟ್ಕೊಂಡಿರತೇನಿ, ಅಮೇಲೆ ಮನೇ೯ದಿನಾ ಮುಂಜೆನೆ ಎದ್ದ ತಕ್ಷಣ ಬರೇ ಕಳಶಕ್ಕಷ್ಟ ಮುಖ ಹಾಕಿ, ಆಮೇಲೆ ಅದರ ಮೇಲೆ ದೇವಿಗೆ ಬಂಗಾರ ಸಾಮಾನೆಲ್ಲಾ ಹಾಕಿ. ಆಮೇಲೆ ಕಾಲುಂಗರಾ, ಮಾಂಗಲ್ಯಾ, ಎಲ್ಲಾ ಹಾಕಿ ಆಭರಣ, ಅವಿಷ್ಟು ಹಾಕಿ ಆಮೇಲೆ ಆ ದೇವಿದ ಪಕ್ಕಕ್ಕನ ಬಲಗಡೆ. ಎರಡ ಎಲಿ ಮೇಲೆ, ಒಂದ ಅಡಕಿ ಬೆಟ್ಟ ಇಟ್ಟ, ಅದರ ಮ್ಯಾಲ ಒಂದ ಬೆಳ್ಳಿದ ಗಣಪ್ಪನ್‌ coin ಇಡೋದ ಇಟ್ಟ first ಗಣಪ್ಪಗನ ಪೂಜೆ ಮಾಡಬೇಕ, ಯಾಕ ಅಂತ ಅಂದ್ರ ನಮ್ಮ ಈ ಪೂಜೆ ವರಮಹಾಲಕ್ಷ್ಮೀ ಪೂಜೆ ಎಲ್ಲಾ ನೀವಿ೯ಘ್ನನಾಗಿ ನಡಿಲಿ . ಅಂತ ಬೇಡಕೊಂಡ, ನಾನ ವರಮಹಾಲಕ್ಷ್ಮೀ ಪೂಜೆ start ಮಾಡ್ತೇನಿ, ಮಾಡಿ ಅವತ್ತ ಪೂರಾ ದಿನಾ ಉಪವಾಸ ಇತೇ೯ನಿ, ಉಪವಾಸ ಅಂದ್ರ ಹೆಂಗ್‌ ನೀರನೂ ಕುಡಿಯಂಗಿಲ್ಲ.

ಆಮೇಲೆ, ದೇವಿ ವೃತ ಅ ದೇವಿಗೆ ಅರಷಣ, ಕುಂಕುಮ ಎಲ್ಲಾ ಹಚ್ಚಿ, ಸಹಸ್ರ ನಾಮಾವಳಿ ಹೇಳಿ ವರಮಹಾಲಕ್ಷ್ಮೀ ಕಥಾ, ವೃತ ಕಥಾ ಅಂತ ಇತೇ೯ತಿ ಅದನ್ನ ಓದತೇನಿ, first ಓದಿ.

ಆಮೇಲೆ ದೇವಿಗ್‌, ದೇವಿದ ವರಮಹಾಲಕ್ಷ್ಮೀದ ಹಾಡ ಹಾಡಿ, ಮಂಗಳಾರತಿ ಮಾಡಿ, ಆಮೇಲೆ ತೆಂಗಿನಕಾಯಿ ಒಡದ, ಎಡಿ ಇಡಿಯೋದ, ಎಡಿ ಇಡಿಯೋದ ಅಂದ್ರ ಎನ್‌ ನಾವ್‌ ನಮ್ಮ ಕಡೆ ಈಕಡೆ ಮಂದಿ ಎಲ್ಲಾ. ಎಡಿಗೆ ಹೋಳಗಿ, ಕೋಸಂಬರಿ, ಬದನಿಕಾಯಿ ಪಲ್ಲೆ, ಅನ್ನ, ಆಮೇಲೆ ವಡಿ, ಇವಿಷ್ಟು ಮಾಡಿ ದೇವಿಗೆ ಎಡಿ ಇಡಿಯೋದ.

ಎಡಿ ಹಿಡಿದ್ ಮ್ಯಾಲೆ, ಆಮೇಲೆ ಸಂಜಿಕ ಎಲ್ಲಾ ಮುತ್ತೈದೆಯರಿಗ್ ಕರೆದ, ಉಡಿ ತುಂಬುದು, ಉಡಿ ತುಂಬಾಕ ಎರಡ ಎಲಿ, ಅಡಕಿಬೆಟ್ಟ, ಬಾಳೆಹಣ್ಣು ಅಕ್ಕಿಕಾಳ ಆಮೇಲೆ ಇದ್‌, ಉಡಿ packet . Blouse piece , ಇಷ್ಟು ಎಲ್ಲಾ ಅವ್ರೀಗೆ ಉಡಿಕೊಟ್ಟ, ಅವ್ರೀಗೆ, ಅವ್ರೀಗೆ ನಮಗ್‌ ಹರಸ್ರಿ, ಅಂತ ಹೇಳಿ ಅವ್ರೀಗೆ ಪ್ರಸಾದ ಅಂದ್ರ ಏನ ಪಾನಕ ಮತ್ತ ಪಾಯಸಾ. ಹಾಲು, ಬದಾಮಹಾಲು, ಪಾಯಸಾ ಇದೆಲ್ಲಾ ಕೊಟ್ಟು, ಅವ್ರೀಗೆ ಅ ಇದನ್ನ ಮಾಡಿ ಕಳಸೂದು, ಆಮೇಲೆ ಏನ್‌ ಐತಲ್ಲಾ ರಾತ್ರಿಗ ಒಂಭತ್ತುವರಿಗಂತಂದ್ರ ಉತ್ತರಪೂಜೆ. ಉತ್ತರಪೂಜೆ ನಮ್ಮ ಕಡೆ ಎಲ್ಲಾ ಮಾಡ್ತಾರ, ಹೆಂಗ ಮಾಡೋದು. ಉತ್ತರಪೂಜೆ ಅಂದ್ರ ದೇವಿ ಕಳಶದ ಮ್ಯಾಲಿಂದ ಒಂದ ಹೂವಾ ತಗದು, ಕೆಳಗಿಡುದು, ಆಮೇಲೆ ಕಳಶಾ ಒಂದಸ್ವಲ್ಪ ಆಕಡೆ, ಇಕಡೇ ಅಳಗ್ಯಾಡ್ಸಿ ಇಡುದು, ರಾತ್ರಿ ಒಂಭತ್ತುವರಿ ಹೋತ್ತಿಗೆ ಮಾಡ್ತೇವ ‌ನಾವ್. ಇಷ್ಟೆಲ್ಲಾ ನಾವಂತು ವರಮಹಾಲಕ್ಷ್ಮೀ ಪೂಜೆಕ್ ಮಾಡ್ತೇವ್‌ ನೋಡ್ರಿ.

Hai hello ಹೇಗಿದ್ದಿ, ಎಂತ ಮಾಡ್ತಿದ್ದೀರಾ? ಅಹ್ ನಾನ್ ಚೆನ್ನಾಗಿದ್ದೆ, ಮತ್ತೆ ನೀವ್ ಹೇಗಿದ್ದೀರಿ?

ಆಯ್ತು ನಂದಾಯ್ತು, ನಿಮ್ದ್ ಆಯ್ತಾ?

ಅಹ್ ಮಾಡಿಟ್ಟಿದ್ದೇನೆ ನಾ ಕುಡಿಬೇಕು ಅಷ್ಟೇ ಇನ್ನುಸ . ಹೌದಾ! ನಂದಾಯ್ತು ಈಗ college ನಿಂದ ಬಂದದ್ದು.

ಹಾ ಆಗ ಅಮ್ಮ ready ಮಾಡಿ ಇಟ್ಟಿದ್ರು, ಕುಡ್ದು ಬಂದದ್ದು ಅಷ್ಟೇ .

ಹಾ ನನ್ನ ಅಮ್ಮ ಮಾಡಿಟ್ಟಿದ್ದಾರೆ, ನಾನ್ಸ ಕುಡಿಬೇಕು ಅಷ್ಟೇ ಇನ್ನೂಸ.

ಅದೇ time ಆಯ್ತಲ್ಲ college ಅದ್ದು ಬರುವದ್ದು .

ಕುಡ್ದು ಈಗ ಆಚೆ ಹೋಗ್ವಾಗ ನಿಂದು call ಬಂತು.

ಎಂತ ಮಾಡ್ತಿದ್ದಾರೆ ಅಮ್ಮ ನನ್ನ ಅಮ್ಮ ಒಂದು serial ನೋಡ್ತಿದ್ದಾರೆ, ನಿನ್ನ ಅಮ್ಮ ಎಂತ ಮಾಡ್ತಿದ್ದಾರೆ? ನನ್ನಮ್ಮ ಸ serial ಲ್ಲೇ ನೋಡುದು, ಬೆಳಿಗ್ಗೆ ಏಳ್ ಗಂಟೆ ಅದು ರಾತ್ರಿ ಏಳು ಗಂಟೆಗೆ ಕುತ್ಕೊಂಡ್ರೆ ಆಯ್ತು, TV . ಹೌದಲ್ಲ ಮತ್ತೆ ಒಂದು ಹತ್ತೂವರೆ ತನಕ TV ತೆಗ್ದು ಆಚೆ side ಬರ್ಲಿಕ್ಕೆ ಇಲ್ಲಾ . ಹೌದ್ remote ಸಾ ಆಚೆ ಇಡ್ಲಿಕ್ಕೆ ಇಲ್ಲಾ ಕೈಯಲ್ಲೇ.

ಹೌದು ಈಗ ಅಮ್ಮ ಅವ್ರಿಗೆಲ್ಲ ಧಾರಾವಾಹಿ ಅಂದ್ರೆ ತುಂಬಾ, ಎಂಥ ಇಷ್ಟ ಅಷ್ಟು ಇಷ್ಟ ಅಲ್ಲಾ ಅವರಿಗೆ. ಹೌದು ಒಳ್ಳೆ ಒಳ್ಳೆ ಇರ್ತದಲ್ಲ ಎಲ್ಲಾ ಧಾರಾವಾಹಿ?

ಚೆಂದ ಧಾರಾವಾಹಿ ಎಲ್ಲಾ ಇರ್ತದೆ, ಮತ್ತೆ ಏಳುದಿಲ್ಲ ಕೂತ್ಕೊಂಡವರು.

ಇದು add ಬರ್ವಾಗನೇ ಏಳುದು.

ಇರ್ತದಲ್ಲ ಈಗದ್ದು ಧಾರಾವಾಹಿ ಎಲ್ಲಾ?

ಅದೇ ನಾವು ಎಂತಾದ್ರೂ remote ಕೇಳ್ಳಿಕ್ಕೆ ಹೋದ್ರೆ ಅದನ್ನುಸ ಕೊಡ್ಲಿಕ್ಕೆಇಲ್ಲಾ, ನಾವು ಬೇರೆ ನೋಡ್ತೇವೆ ಅಂತ ಹೇಳಿ ಅದನ್ನು ನೋಡಲಿಕ್ಕೆ ಬಿಡ್ಲಿಕ್ ಇಲ್ಲಾ, ಅವ್ರ ಧಾರವಾಹಿ ಮುಗಿಯುವ ತನಕ, ನಾವು wait ಮಾಡ್ತಾ ಇರ್ಬೇಕು. ಹೌದು ಮತ್ತೆ ಅವರು ಅವರಿಗೆ ನಿದ್ರೆ, ನಿದ್ದೆ ಬಂದ್ರೆ, ನಮ್ಮ ಕೈಗೆ remote ಇಲ್ಲದಿದ್ರೆ ಇಲ್ಲಾ.

ಹೌದು ಮತ್ತೆ?

ಎಂತ ನಿಮ್ಗೆ ಧಾರಾವಾಹಿ ನೋಡುವ ಅಭ್ಯಾಸ ಉಂಟಾ ಎಂತಾದ್ರೂ? ಉಂಟು ನೋಡುದು, ಅಮ್ಮ ನೋಡ್ವಾಗ ನಾವೆಂತ ಮಾಡೋದು ನೋಡ್~ ನೋಡ್ಬೇಕಲ್ಲ? ಅಹ್ ಹೌದು ಅದುವೇ ಅಲ್ಲಾ ನಮ್ಗೆ ಇಷ್ಟ ಬಂದದ್ದು ನೋಡ್ಲಿಕ್ಕಿಲ್ಲ, ಅವ್ರಿಗೆ ನೋಡ್ಬೇಕು. ಅವರ್ ನಾವ್ಸ ನೋಡ್ಬೇಕ್.

ಅದೇ ಬೆಳಿ~ ನಾ ಹೇಳ್ದೆ ಅಲ್ಲಾ, ರಾತ್ರಿ ಸುರು ಆಗ್ತದೆ ಏಳು ಗಂಟೆಗೆ ಕುತ್ಕೊಂಡ್ರೆ.

ಪರ್ವಾಗಿಲ್ಲ ನೋಡ್ಬೋದು ಚೆಂದ ಚೆಂದದ ಎಲ್ಲಾ ಉಂಟಲ್ಲ ಸೀರೆ ಅಹ್ ಇದು ಧಾರಾವಾಹಿ.

ಆದ್ರೆ ಎಂತಾದ್ರೂ ಹೇಳು ಮೊದಲಿನಷ್ಟು ಈಗಿದ್ದು ಅಷ್ಟು ಚೆಂದ ಇರುದಿಲ್ಲ ಅಲ್ಲಾ.

ಧಾರಾವಾಹಿ ಎಲ್ಲಾ ಬೇರೆವೇ, ಈಗಿನ ಧಾರಾವಾಹಿಗಳೆಲ್ಲ ಬೇರೆವೇ. ಹೌದ್ ನಾನಷ್ಟು ನೋಡುದಿಲ್ಲ ಅಂದ್ರೆ, ಈಚೆ ಒಮ್ಮೆ ಹೋಗ್ತೀವಲ್ಲ? ಅದ್ದೇ.

ಈಗ ಅದಕ್ಕಿಂತ ಬೇರೆವೇ, ಧಾರಾವಾಹಿ ನೋಡುದಕ್ಕಿಂತ ನಾವು, ಬೇರೆ ಕೆಲ್ಸ college ಎಲ್ಲ ಇರ್ತದಲ್ಲ, time ಸಿಗುದಿಲ್ಲ ನಮ್ಗೆಸ.

ಮತ್ತೆ ಏನ್ಸ ಇಲ್ಲಾ.

Serial ಇದೇ ಧಾರಾವಾಹಿ ನೋಡುದೇ.

ನಮ್ಮಲ್ಲಿ ಇದೆ ಅಂತೂ ಬೆಳಿಗ್ಗೆನೇ ಶುರು ಆಗ್ತದೆ. ಹೌದೌದು, ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ, current ಎಲ್ಲಾ ಹೋದ್ರೆ ಅಮ್ಮ ನವರು mobile ಅಲ್ಲಿ start ಮಾಡ್ತಾರೆ, ಮತ್ತೆ ಧಾರಾವಾಹಿ ನೋಡ್ಲಿಕ್ಕೆ.

ಅದು ಈಗೊಂದು ಬಂದಿದೆ TV ಅಲ್ಲಿ ಬರೋಕಿಂತ ಮುಂಚೇನೆ, ನಮ್ಮದ್ರಲ್ಲಿ ನೋಡ್ಬೋದು ಅಂತ ಹೇಳಿ mobile ಆಲ್ಲೆಲ್ಲಾ.

ಅಹ್ ಹೌದು ಅದೇ, ಹಾಗೆ ಸುಮ್ಮನೆ ಎಂತ ಇಲ್ಲಾ bore ಆಗ್ತಾ ಇತ್ತು, ಹಾಗೆ call ಮಾಡಿದ್ದು.

ಪರ್ವಾಗಿಲ್ಲ ನೀ ಮಾಡಿದ್ರಿಂದಾ ಮಾತಾಡ್ಲಿಕ್ಕ ಆಯ್ತಲ್ಲ.

ನಮ್ ವಿಶೇಷ ಎಂತ, ಈಗ ಬಂದದ್ದು ಸಾ~ ಸಾಕ್ ಸಾಕ್ ಆಯ್ತು . ಅದೇ, ಈಗ ಬಿಸಿಲುಸ ಜಾಸ್ತಿ ಅಲ್ಲಾ? ಹೌದು ಆದ್ರೂಸಾ ಇವತ್ತು ನಮ್ಗೆ exam ಇತ್ತು. ನನ್ಗೆಸ exam ಇತ್ತು ಇವತ್ತು. ಮಧ್ಯಾಹ್ನ ಹೋಗ್ಲಿಕ್ಕಿತ್ತು, ಎಂಥ ತಲೆಯೆಲ್ಲಾ ನೋವಾಗ್ತಿತ್ತು.

ಹೌದು ಈಗಿನ ಬಿಸಿಲಿಗೆ, ಕಣ್ಣುಸ ಉರಿ ಬರುದು ಜಾಸ್ತಿ.

ಅಹ್ ಸರಿ ಆಯ್ತ್ ಹಾಗಾದ್ರೆ, ಇನ್ನೊಮ್ಮೆ ಸಿಗ್ವಾ? ಆಯ್ತಾಯ್ತು, bye ಆಯ್ತಾ?

ಚೆನ್ನಾಗಿದ್ದೇನೆ. ನೀನ್ ಹೇಗಿದ್ದಿ? ಹಾ ನಾನು ಚೆನ್ನಾಗಿದ್ದೀನಿ. ಏನ್ ತುಂಬ ದಿವಸ ಆದ್ಮೇಲೆ call ಮಾಡಿದ್ಯಾ?

ಹೌದು, ಏನಂದ್ರೆ ನಂಗೊಂದು laptop ತಗೊಳಿಕ್ಕಿತ್ತು college ಗೆ.

ತುಂಬಾನೇ ಕೆಲ್ಸ ಎಲ್ಲ ಕೊಡ್ತಾರೆ so laptop ಬೇಕೇ ಬೇಕಾಗಿದೆ.

ಹಾ ಹಾ ಹೌದು, ಈಗಿನ laptops ಎಲ್ಲ ತುಂಬಾನೇ costly ಆಗ್ಬಿಟ್ಟಿದೆ ಜಾಸ್ತಿ ಆಗ್ಬಿಟ್ಟಿದೆ price ಎಲ್ಲಾ.

ಹಾ ಹಾ ನನ್ಗ್ ಗೊತ್ತಿರೋ ಹಾಗೆ ನಾನು ಇವನ ನಮ್ ಮನೆ ಹತ್ರ second hand ಅಂತ laptop ತಗೊಂಡಿದ್ದೆ, ಅಲ್ಲಿ ಕಡಿಮೆ price ಗೆ ಕಡಿಮೆ ದುಡ್ಡಿಗೆ ಕೊಟ್ಟಿದ್ದಾರೆ. ಬೇಕಿದ್ರೆ ನಿಂಗು ಕೆ~ ನಿಂಗು ಅಲ್ಲೇ ನಾ ಕೊಡಿಸ್ಬೋದು.

ಹಾ, ತಕೋಳಕ್ಕೆ ಇದೆ ಒಂದು ಏನಂದ್ರೆ ಯಾವುದು ಒಳ್ಳೆ brand ಒಂದು ಸ್ವಲ್ಪ. ಅಂದ್ರೆ ನೀನು ಹೊಸ ಹೊಸ laptop ತಗೋಳೋದಕ್ಕೆ ನೋಡ್ತಿದ್ಯಾ ಸುಮ್ನೆ normal ಆಗಿ use ಮಾಡೋದಕ್ಕೆ ಕಡಿಮೆ amount ಗೆ ನೋಡ್ತಾ ಇದ್ದೀಯಾ?

ಸ್ವಲ್ಪ ಕಡಿಮೆ ಇದ್ರೆ ಒಳ್ಳೇದು ನನ್ಗೆ ಇವಾಗ.

ಹಾ, ಒಂದು ಇಪ್ಪತ್ತು ಇಪ್ಪತೈದು ಸಾವಿರದಲ್ಲಿ ನಡೀತಾದಲ್ಲ?

ಹಾ ಅಂದ್ರೆ ನಮ್ ಮನೆ ಹತ್ರ ಇದೆ ನೀನು ಯಾವಾಗಾದ್ರೂ ಬಿಡುವಿದ್ರೆ ಬಂದು ನೋಡ್ಕೊಂಡು ಹೋಗು, ಅಹ್ ಎಲ್ಲಾ Dell HP ಅಹ್ ಮತ್ತೆ Mac books ಇದೆಲ್ಲ ಸಿಗ್ತದೆ.

ಮತ್ತೆ ಅವರು ನನ್ಗೆ ಗೊತ್ತಿರೋರಿರೋದ್ರಿಂದ ಕಡಿಮೆ amount ಗೆ price ಗೆ ಕೂಡ ಮಾಡ್ಕೊಡ್ತಾರೆನಿನ್ಗೆ.

ಹೌದಾ? ಅದೇ ಏನಂದ್ರೆ ಅದೂ ಚೆನ್ನಾಗಿರ್ತದ ಒಂದು atleast ಒಂದು ಮೂರು ನಾಲ್ಕು ವರ್ಷ ಬರೋ ತರಾ ಇದೀಯ ಅದು? ಹಾ ಹೌದೌದು ಬರ್ತದೇ ಅಂದ್ರೆ ಏನಿಲ್ಲ ಅವರು ಓ ಒಂದು ಸಾ ಸಣ್ಣ mark ಕೂಡ ಅದ್ರ ಮೇಲೆ ಇಲ್ದೆ ಇರೋ ತರಾ ಇರ್ತದೆ ತುಂಬ ಒಳ್ಳೇದಾಗಿರ್ತದೆ laptop ತೊಂದ್ರೆ ಇಲ್ಲ ಇನ್ನು, ನಾನ್ use ಮಾಡ್ತಾ ಇದ್ದೇನೆ ಒಂದು ಎರಡು ವರ್ಷದಿಂದ ಅದನ್ನೇ ಬಳಕೆ ಮಾಡ್ತಾ ಇದ್ದೇನೆ.

ಆಯ್ತಾಗಾದ್ರೆ ನಿಮ್ ಮನೆ ಮುಂಚೆ ಇದ್ದಿದ್ ಜಾಗಲ್ಲೇ ಇದೆಯಾ ಅಲ್ಲಾ ಬೇರೆ like ? ಹಾ ಅಲ್ಲೇ ಅದು ಕ ಆಹ್ ಅಲ್ಲಿ ಒಂದು ಅಂಗಡಿ ಕಾಣಿಸ್ತೀತಲ್ಲ ಅಂಗಡಿ ಯಾವಾಗ್ಲೂ ಹೋಗಿ juice ಕುಡಿತಿದ್ವಲ್ಲಾ.

ಆ ಅಂಗಡಿ ಎದುರುಗಡೇನೇ ಅಲ್ಲೇ ಮನೆ ಮಾಡಿದ್ದೇನೆ, ಅಲ್ಲೇ ಇದ್ದೇವೆ.

ಹೌದಾ ಸರಿ ಆಯ್ತು ಒಂದು ದಿನ ಆ ಕಡೆ ಬಂದ್ರೆ ಬರ್ತೇನೆ, ನನಗೆ ಒಂದು call ಮಾಡು ನೀನು ನಾನು ಮನೆಯಲ್ಲಿ ಇದ್ರೆ ಕರ್ಕೊಂಡು ಹೋಗಿ ತೋರಿಸ್ತೇನೆ. ಅವರು ಹತ್ತು ಗಂಟೆ ಹತ್ತೂವರೆ ಮೇಲೆ ಎಲ್ಲ close ಮಾಡಿ ಬಿಡ್ತಾರೆ.

ಹೌದಾ ಸರಿ ಸರಿ ಆಯ್ತು. Okay okay ಊಟ ಮಾಡಿದ್ರ? ಹಾ ಊಟ ಆಯ್ತು. ನಿಮ್ದು ಆಯ್ತಾ?

ಹಾ ಏನಿಲ್ಲ exams ಇತ್ತು ಆಹ್ ಅದೇ ನಿಂದು, ಊಟ ಏನು ಹೇಗಿದ್ದೀಯಾ? ಏನು? ಯಾವಾಗ start ಆಯ್ತು ಪರೀಕ್ಷೆ?

ಪರೀಕ್ಷೆ ಆಗ್ಲೇ ಆಯ್ತು ಒಂದು ವಾರದಿಂದ ನಡೀತಾನೇ ಇದೆ, ನಾನ್ ಓದ್ತಾ ಇದ್ದೆ ಅದೇ ನಿಂದು call ಬಂತಲ್ಲ ಇದೇನು ಇಷ್ಟು ದಿವಸದಿಂದ ಮಾಡಿಲ್ಲಾ sudden ಆಗಿ call ಬಂತಲ್ಲ ಅಂತ ಮಾತಾಡುದಕ್ಕೆ call pick ಮಾಡ್ದೆ. ಹೌದಾ, ಮನೆಯಲ್ಲೆಲ್ಲಾ ಹೇಗಿದ್ದಾರೆ? ಹಾ, ಎಲ್ಲ ಚೆನ್ನಾಗಿದ್ದಾರೆ. ಅಮ್ಮ ಹೇಗಿದ್ದಾರೆ? ಧನುಷ್ ಹೇಗಿದ್ದಾನೆ? ಚೆನ್ನಾಗಿದ್ದಾರೆ. ಪಾಪು ಹೇಗಿದೆ? ಹಾ ಚೆನ್ನಾಗಿದೆ. ಅದು ಆಯ್ತು ಈಗ ಒಂದುವರೆ ವರ್ಷ ಆಯ್ತು ಅದಕ್ಕೆ ಒಂದು ವರ್ಷ ತುಂಬ್ತು. ಅಯ್ಯೋ ಅಷ್ಟು ಬೇಗ ಒಂದುವರೆ ವರ್ಷ ಆಯ್ತಾ.

ಸರಿ ಸರಿ ಹಾ ಅಂತ ಪರ್ವಾಗಿಲ್ಲ ಅಲ್ಲ laptop ಬೇಗ ಅಂದ್ರೆ ಚನ್ನಾಗಿ ಬರ್ತದಲ್ಲ ಬಳಕೆ?